ಇದು ಒಂದು ಕಲ್ಲಿನ ತರ ಕಲ್ಲಲೇ ಕೆತ್ತನೆ ಮಾಡಿದರೆ. ಇದು ಒಂದ್ ತರ ಶೇಪ್ ಆಕರವಾಗಿದೆ. ಸಿಲಿಂಡರ್ ಆಕರವಾಗಿದೆ.

ಇದು ಕಲ್ಚರಲ್ ಪ್ರೊಗ್ರಾಮು ಮೂರ್ ಜನ ಕುತ್ಕೊಂಡು ಡಾನ್ಸ್ ಮಾಡ್ತಾಯಿದರೆ. ಮೇಲ್ಗಡೆ ತುಂಬಾ ಅವರ್ದು ಡ್ರೆಸ್ಸಿಂಗು ಕೂಡ ತುಂಬಾನೇ ಚೆನ್ನಾಗಿದೆ.

ಕೆಳ್ಗಡೆ ಅದ್ರ ಕೋ ಕಾಸ್ಟ್ಯೂಮ್ ಎಲ್ಲಾ ಜೋಡಿಸದ್ದಾರೆ ತುಂಬಾನೇ ಡೆಕೋರೇಟ್ ಮಾಡಿದ್ದಾರೆ ತುಂಬಾನೇ ಚೆನ್ನಾಗೂ ಕೂಡಾ ಕಾಣ್ತಾ ಇದೆ.

ಇಲ್ಲಿ ಮರ ಇದೆ ಮರದ್ ಮೇಲೆ ಒಂದ್ ಹುಡುಗ ಹತ್ತಿ ನಿತ್ಕೊಂಡಿದಾನೆ ಮರದ್ ಮೇಲೆ ವೈಟ್ ಮತ್ತೆ ಗ್ರೀನ್ ಕಲರ್ ಪೈಂಟ್ ಕೂಡಾ ಮಾಡಿದ್ದಾರೆ ಗ್ರೀನ್ ಕಲರ್ ಮರ ಅದ್ರ ಮೇಲೆ ನಿಂತ್ಕೊಂಡು ಒಂದ್ ಹುಡುಗ ನೋಡ್ತಾ ಇದ್ದಾನೆ.

ಇಲ್ಲಿ ರಸ್ತೆಯಲ್ಲಿ ಮರಗಳು ಇದವೆ. ಎರಡ್ ಕಡೆ ರೋಡ್ಸ್ ವೆಹಿಕಲ್ ಗಳು ಹೋಗೊಕೆ ಜಾಗ ಇದೆ. ಒಬ್ಬ ನಡ್ಕೊಂಡು ಹೋಗ್ತಾಯಿದಾನೆ.